ಈ ತರಕಾರಿಗಳನ್ನು ನೋಡುತ್ತೇವೆ ಹಾಗೂ ಒಬ್ಬ ವ್ಯಾಪಾರಿಯು ಒಬ್ಬ ಗಿರಾಕಿ ಬೈ ಮಾಡುತ್ತಿದ್ದಾನೆ. ಇಲ್ಲಿ ಹೂಕೋಸು ಗೆಡ್ಡೆಕೋಸು ಗೆಡ್ಡೆಗೆಣಸುಗಳನ್ನು ನಾವು ಕಾಣಬಹುದು.

ಇಲ್ಲಿ ನಾವು ಒಂದು ಹೆಣ್ಣುಮಕ್ಕಳ ಸಮೂಹವನ್ನು ನೋಡಬಹುದು. ಇಲ್ಲಿ ಹಲವಾರು ಹೆಣ್ಣುಮಕ್ಕಳನ್ನು ಕಾಣಬಹುದು ಹಾಗೇಯೇ ಮಕ್ಕಳು ಹಾಗೆ ವಯಸ್ಕರರನ್ನು ನಾವು ನೋಡಬಹುದು.

ಪಿಲ್ಲರ್ ಅನ್ನು ಕಟ್ಟಿದ್ದಾರೆ ಇದರ ಸುತ್ತಲೂ ಕಬ್ಬಿಣ್ಣದ ತಂತಿಗಳಿಂದ ಸುತ್ತುವರೆದಿದೆ ಹಾಗೂ ಕೆಳಗಡೆ ಸಿಮೆಂಟಿನ ರಾಡ್ ಗಳನ್ನು ಇಟ್ಟಿದ್ದಾರೆ. ಡ್ರಮ್ ಕೂಡ ಮೇಲೆ --

ಹಾಗೆ ಅದರ ಹಿಂದಗಡೆ ಒಂದು ಉದ್ಯಾನವನ ಇರುವಂತೆ ಕಾಣಿಸುತ್ತಿದೆ. ಇಲ್ಲಿ ಕೆಲವಷ್ಟು ಗಿಡ-ಮರಗಳು ತನ್ನಷ್ಟಕ್ಕೆ ತಾನೇ ಬೆಳೆದಿವೆ.

ಇಲ್ಲಿ ನಾವು ಒಂದು ಮಸೀದಿಯನ್ನು ನೋಡಬಹುದು ಇಲ್ಲಿ ಎಲ್ಲರು ನಮಾಜ್ ಮಾಡುತ್ತ ಕೂ ಕೂತಿದ್ದಾರೆ ಹಾಗೆ ಸುತ್ತಿನಲ್ಲಿ --

ಈ ಚಿತ್ರದಲ್ಲಿ ನಾವು ಒಂದು ಮೈದಾನವನ್ನು ಕಾಣಬಹುದು ಈ ಜಾಗದಲ್ಲಿ ಒಂದು ಕೆಂಪು ಕಾರನ್ನು ಇರಿಸಲಿದ್ದಾರೆ. ಸುತ್ತುಮುತ್ತಲೂ ಹಸಿರಿನಿಂದ ಕೂಡಿದ್ದು --

ಕೆಲವು ಬರಡು ಭೂಮಿಯಂತೆ ಕಾಣುತ್ತಿದೆ ಒಂದು ನಾಮಫಲಕವನ್ನುಇಟ್ಟಿದ್ದಾರೆ ಆ ಫಲಕದಲ್ಲಿ ಕೆಲವೊಂದು ಅಕ್ಷರಗಳನ್ನು ಬರೆದು ಜನಸಾಮಾನ್ಯರಿಗೆ ಸೂಚನೆಯನ್ನು ನೀಡಿದ್ದಾರೆ ಎಂದು ತಿಳಿಯಬಹುದು .

ಈ ಚಿತ್ರದಲ್ಲಿ ನಾವು ಐ.ಸಿ.ಐ.ಸಿ.ಐ ಬ್ಯಾಂಕನ್ನು ನೋಡಬಹುದು ಇದು ತುಂಬಾ ದೊಡ್ಡದಾದಂತಹ ಬ್ಯಾಂಕ್ ಎಂದು ಕಾಣುತ್ತದೆ ಹಾಗೂ ಇದರ ಮುಂಬಾಗದಲ್ಲಿ ಕೆಲವು ವ್ಯಕ್ತಿಗಳ ವಿವರವನ್ನು ಬರೆಸಿ ಬರೆದಿದ್ದಾರೆ ಹಾಗೆಯೇ --

ಇಪ್ಪತ್ತರಿಂದ ಮೂವತ್ತು ಮನೆಗಳನ್ನು ಒಳಗೊಂಡಿದ್ದು ಹಾಗು ಇದು ನೋಡಲಿಕ್ಕೆ ತುಂಬಾ ಬೃಹದಾಕಾರವಾಗಿದೆ ಹಾಗೆ ಇದು ಕಾರ್ನರ್ನಲ್ಲಿ ಗೋಚಿಸಲ್ ಪಡುತ್ತದೆ. ಕೆಲವು ಗಾಡಿಗಳನ್ನು ಇರಿಸಲಾಗಿದೆ.

ಈ ಕಟ್ಟಡದಲ್ಲಿ ಒಂದು ಭಾಗದಲ್ಲಿ ಗಾಜಿನ ಗೋಡೆಯನ್ನು ನಿರ್ಮಿಸಿದ್ದಾರೆ ಹಾಗೆಯೇ--

ಈ ಚಿತ್ರದಲ್ಲಿ ನಾವು ಒಂದು ಕಟ್ಟಡವನ್ನು ನೋಡಿದ್ದೇವೆ ಒಂದು ಕಟ್ಟಡದಲ್ಲಿ ಮಜ್ಜುಸ್ ಹೋಂ ನೀಡ್ಸ್ ಎಂದು ಅಲ್ಲಿ ಮನೆಗೆ ಬೇಕಾದಂತಹ ಎಲ್ಲ ಸಲಕರಣೆಗಳು ಸಿಗಬಹುದುದಂತಹ ಒಂದು ಅಂಗಡಿ.

ಹಾಗೆ ಇದರ ಮುಂದುಗಡೆ ಸುತ್ತಲು ಗಿಡ ಮರಗಳಿಂದ ಕೂಡಿದೆ ಒಂದು ವಿದ್ಯತ್ ಕಂಬ --

ಈ ಚಿತ್ರದಲ್ಲಿ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ನೋಡಬಹುದು ಈ ಬ್ಯಾಂಕಿನ ಕೆಳಗಡೆ ಒಂದು ನಾಮಾಫಲಕವನ್ನು ಇರಿಸಲಾಗಿದೆ ಅದನ್ನು ಚ್ವಾಂಕೀಸ್ ಕಾರ್ನರ್ ಎಂದು ಕರೆಯುವರು.

ಈ ಚಿತ್ರದಲ್ಲಿ ನಾವು ಸ್ಕಿನ್ ಕ್ಲಿನಿಕ್ ಅನ್ನು ನೋಡಬಹುದು ಮೇಲ್ಬಾಗದಲ್ಲಿ ಕೆಳ ಭಾಗದ್ದಲ್ಲಿ ಕೋಮಕಿ ಎಂದು ಒ ಒಂದು ಅಂಗಡಿಯನ್ನು ನೋಡಬಹುದು ಅದರ ಪಕ್ದಲ್ಲಿ ಕಾಪಿ ಕಟ್ಟ್ಟೆ ಅಂತಹ ಸಣ್ಣದಾದ ಶೆಡ್ ಅನ್ನು ಸಹ ನಾವು ನೋಡಬಹುದು --

ಅಲ್ಲಿ ಅನಾಲ್ಮೆಂಟ್ ಬ್ಲಾಕಿಂಗ್ ಟೈಪ್ ಚೇಂಜಿಂಗ್ ನಯ್ಟ್ರೋಜೆನ್ ಎಂದು ಹಾಕಿ ಆರೋ ಮಾರ್ಕನ್ನು ಹಾಕಲಾಗಿದೆ ಅಂಪಿಯಿರ್ ಎಂದು ಈ ಕಟ್ಟಡದ ಹೆಸರೆಂದು ಸಹ ಗುರುತಿಸಬಹುದು.